ಅವ್ರು ಪಿಂಕ್ ಕಲರ್ ಬಾಕ್ಸ್ ನಾ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಹಿಂದೇಗದೆ ಎರಡು ದೊಡ್ಡ ಮರ ಇದೆ ಹಂಗೆ ಕೆಲಗಗಡೆ ಕೂಡ ತುಂಬಾ ಜನ ನಿಂತೊಕೊಂಡಿದಾ.

ತುಂಬಾ ಚಿಲಾಗಲ್ಲನ್ ಕೂಡ ಜೋಡ್ಸಿದಾರೆ ಹಾಗೇನೇ ಇಲ್ಲಿ ತುಂಬಾ ಪೆರ್ಸನ್ಸ್ ಕೂಡ ಇದಾರೆ ಅವ್ರು ಯಲ್ಲೋ ಕಲರ್ ಹಾಟ್ ನಾ ಕೂಡ ವೆರ್ ಮಾಡಿರೆ ಹಾಗೆ ಬಂದು ಆರೆಂಜ್ ಕಲರ್ ಟವೆಲ್ ಕೂಡ ಹಾಕೊಂಡಿದಾರೆ.

ಇಲ್ಲಿ ಬಂದು ಫೋರ್ ಟು ಫೈವ್ ಗ್ರೂಪ್ಸ್ ಇದೆ ಒಬ್ರು ಆಲ್ಲಿ ಸ್ಟೂಡೆಂಟ್ಸ್ ಕೂಡ ನಿತ್ಕೊಂಡಿದಾರೆ.

ಅವರಿಂದೆ ಒಂದು ಬಿಲ್ಡಿಂಗ್ ಇದೆ ಸ್ಕೂಲ್ ಬಿಲ್ಡಿಂಗು ಹಾಗೆ ಆಲ್ಲಿ ಪಾರ್ಕ್ ತರ ಕೂಡ ಇದೆ ಒಂದು ಇದನ್ನ ಕೂಡ ಕಟ್ಟಿ --

ಇದ್ರಲ್ಲಿ ಬಂದು ಒನ್ ಟ್ವೆಂಟಿ ಟೂ ಥರ್ಟಿ ಮೆಂಬರ್ಸ್ ಇದರೆ